ಆದರಲ್ಲೂ ಫೀಸ್ ಪೇಮೆಂಟ್ ಅಲ್ಲಿ ತುಂಬ ಪ್ರಾಬ್ಲಮ್ ಆಖ್ತ ಇರುತ್ತೆ. ಆ ಟೈಮ್ ಅಲ್ಲೆಲ್ಲ ಮೈಸೂರ್ ಯೂನಿವರ್ಸಿಟಿ ಯಲ್ಲಿ ಓತಾಯಿದ್ರು ಕೂಡ ಅ ಅ ಪ್ರಾಬ್ಲಮ್ ಆಗಿದೆ ಅಂತ ಮತ್ತೆ ಸರಿ ಮಾಡೋಕಕ್ಕೆ ಹೊ--

ಅಹ್ ಅಲ್ಲಿ ನಮಗೆ ಕಳ್ಸಿಕೊಡ ಸಾಂಗ್ ಆಗಿರಬಹುದು ಡಾನ್ಸ್ ಆಗಿರಬಹುದು ತುಂಬ ಪ್ರಾಕ್ಟೀಸ್ ಮಾಡ್ತಾ ಇರ್ತಿವಿ ಆದ್ರೆ ಒಂದ್ ದಿನ ಅನುಯಲ್ ಡೇ ಅಂತ ಬಂದಾಗ ಎಲ್ರು ನೋಡತಾ ಇರ್ತರೆ ನಮ್ಮನೆ ನನಗಂತೂ ತುಂಬ ಭಯ ಆಗುತ್ತೆ.

ಈ ಪಿಕ್ಚರ್ ನೋಡಿತಾಕ್ಷ್ಣನೇ ನಂಗೆ ಎಳ್ಲಮುರಿ ಬಲಮುರಿ ಫಾಲ್ಸ್ ನೆನಪಾಗುತ್ತೆ. ಅ ಏಕೆಂದ್ರೆ ಅಲ್ಲಿ ಸ್ವಲ್ಪ ಫೋರ್ಸ್ ಅಲ್ಲಿ ಮೇಲ್ಗಡೆಯಿಂದ ನೀರ್ ಬಂದಾಗ ಕೆಳಗಡೆ ನಾವು ಆಟಆಡತಾಯಿದ್ರೆ ಆ ಆ ಒಂದು ಮಜಾನೇ ಬೇರೇ.

ಏಕಂತಂದ್ರೆ ಎಲ್ಲ ಯಾವುದೋ ಒಂದು ಮ್ಯಾರೇಜ್ ಆಗಿರ್ಬಹುದು ಅ ಅಥವ ಒಂದು ಮಗುವಿನ ನಾಮಕರ್ಣ ಆಗಿರ್ಬಹುದು. ಆ ಇತರ ಅಲ್ ನೋಡಿದ್ರೆ ಸ್ಯಾರೀಸ್ ಕಲೆಕ್ಷನ್ ತುಂಬಾ ಚೆನಾಗಿದೆ. ಬರಿ ಸ್ಯಾರೀಸ್ ಅಂತ ಅಲ್ಲ ಚಿಕ್ಮಕ್ಲು ವೆಆರ್ ಮಾಡುವ ಡ್ರೆಸ್ ಆಗಿರ್ಬಹುದು. ವೆರೈಟಿ ಆಫ್ ಸ್ಯಾರೀಸ್ ನ ಅಲ್ಲಿ ನೋಡ್ತ--

ಆ ಥೀಯೇಟರ್ ಆ ಫಿಲಂ ನಾನಂತೂ ನೆನ್ನೆ ಜಮಾ ಲಿ ಗುಡ್ಡ ಮೂವಿ ಗೆ. ಹೋಗಿದ್ದೆ ಐಡಿಯಾಸ್ ಗೆ ಹೋಗಿದ್ದೆ ಈ ತರಹ ಥೀಯೇಟರ್ ಗಳಿಗೆ ಹೋಗಿದ್ರು ಫುಲ್ ಜನ ಇರ್ಬೇಕು ಮಜಾ ಮಾಡಾಂಗ್ ಇರ್ಬೇಕು.

ಆ ಥೀಯೇಟರ್ ಆ ಫಿಲ್ಮ್ ನಾನಂತು ನೆನ್ನೆ ಜಮಾಲಿ ಗುಡ್ಡ ಮೂವಿ ಗೆ ಹೋಗಿದ್ದೆ. ಅಹ್ ಇಡಿಯಾಸ್ ಗೆ ಹೋಗಿದ್ದೆ. ಈ ತರ ಥೀಯೇಟರ್ ಗಳಿಗೆ ಹೋಗಿದ್ರು ಫುಲ್ ಜನ ಇರ್ಬೇಕು ಮಜಾ ಮಾಡಂಗೆ ಇರ್ಬೇಕು.

ಫಿಶ್ ಮಾರ್ಕೆಟ್ ಅಂದ್ರೆ ಗೌರಿ ಅಂತೆ ಬಂಗ್ಡೆ ಪೈಗೆ ಇನ್ನಾ ವೆರೈಟಿ ಒಫ್ ಫಿಶ್ಸ್ ಇರತೇ.

ಅಧ್ರಲ್ಲೂ ಈ ಮಳೆಗಾಲದಲ್ಲಿ ಚಳಿಗಾಲ್ದಲ್ಲಿ ಮಳೆ ಒಂದ್ ಕಡೆ ಬರ್ಥಇರುಥೆ. ಚಳಿ ತುಂಬ ಆಖ್ತಇರುಥೆ ಏನ್ ಮಾಡೊದು. ಅದೇ ಆಚೆ ಹೋಗ್ಬಿಟ್ರೆ ಒಂದ್ ರೌಂಡ್ ಗೋಬಿ ಏನಾದ್ರು ತಿಂದ್ಬಿಟ್ರೆ ಸಕತ್ ಆಗಿ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ.